ಈ ಈ ಪಿಕ್ಚರ್ ನಮ್ಮ ಹಳ್ಳಿ ಕಡೆ ನೋಡೋಕೆ ಸಾಧ್ಯ ನಾವು ಯಾಕಂದ್ರೆ ಅಲ್ಲಿ ಭಾವಿ ಆಗಿರ್ಬಹುದು ಕೆರೆ ಆಗಿರ್ಬಹುದು ಕಾವಲಿ ಆಗಿರ್ಬಹುದು ಆತರ ಮಾಡಿರ್ತಾರೆ.

ಅಲ್ಲಿ ವೆಹಿಕಲ್ ಮತ್ತೆ ಗೂಡ್ಸ್ ಅವು ಎಲ್ಲ ತಗೊ ಹೋಗ್ತಾ ಇರ್ತೀವಿ. ಅವಾಗ ನಾವ್ ವೆಹಿಕಲ್ಸ್ ಸೇರಿ ಮತ್ತೆ ಗೂಡ್ಸ್ ಎಲ್ಲ ಸೇರಿ--